ಆ ಈ ಚಿತ್ರದಲ್ಲಿ ನದಿಯಲ್ಲಿ ಯುವಕರು ನಿತಿರೋದನ್ನನ ನಾವ್ ನೋಡ್ತಾ ಇದ್ದೇವೆ ಈ ನದಿಗೆ ಅಣೆಕಟ್ಟೆ ರೀತಿ ಬ್ರಿಜ್ ಕಾಟಲಾಗಿದೆ

ಈ ಚಿತ್ರದಲ್ಲಿ ನಾವು ಹೆಚ್.ಡಿ.ಎಫ್. ಸಿ. ಬ್ಯಾಂಕ್ ಅನ್ನ ನೋಡ್ತಾ ಇದ್ದೇವೆ ಹೆಚ್.ಡಿ.ಎಫ್. ಸಿ. ಬ್ಯಾಂಕಿನ ಎಂಟ್ರನ್ಸ್ ಒಳಗೆ ಮಹಿಳೆಯರು ಕುಳಿತಿರುವುದನ್ನು ನಾವು ನೋಡ್ತಾ ಇದ್ದೇವೆ.

ನೋಡಿ ಇಲ್ಲಿ ಚರ್ಚ್ ಅಥವಾ ಚರ್ಚ್ ಆಗಿರಬಹುದು ಚರ್ಚ ಅನ್ನು ಅಲಂಕಾರ ಗೊಳಿಸಿದ್ದಾರೆ ಆಗೇ ಇಲ್ಲಿ ಪೆಂಡಾಲ್ಗಳನ್ನ ಹಾಕಿದ್ದಾರೆ.

ಆ ವ್ಯಕ್ತಿಯು ನೀಲಿ ಬಣ್ಣದ ಬಟ್ಟೆನ ಧರಿಸಿದ್ದಾನೆ ಹಾಗೇನೆ ನೀಲೀ ಬಣ್ಣದ ಬ್ಯಾಗ್ ಇದೆ ಕಣ್ಣಿಗೆ ಸ್ಪೆಕ್ಟರ್ನ್ ಹಾಕಿರೋದನ್ನ ನಾವು ನೋಡ್ತಾ ಇದೀವಿ.

ಅಲ್ಲಿ ಯುವಕ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹೋಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ.

ನೋಡಿ ಇದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಇನ್ಕ್ಲ್ಯೂಡ್ ಆಗಿದೆ ಅಂತ ಆಕಿದಾರೆ ಗೋಪಾಲ ಗಂಜ್ ಶಾಖ ಅಂತ ಹೇಳಿ ಅಂತ ಇದು ಈ ಒಂದು ಇರೋದು ಬ್ಯಾಂಕ್ ಅಲ್ಲಿ--